ತುಂಬಾ ಖುಷಿಯಾಯ್ತು ನಾನು ಅಹ್ ಎಂಟು ಏನೊ dance ಅಲ್ಲಿ participate ಮಾಡಿದ್ದೆ ಅಂದ್ರೆ ಬೇರೆ ಬೇರೆ dance . ಮತ್ತೆ ಕುಸ್ತಿ ಎಲ್ಲ ಮಾಡಿದ್ವಿ ನಾವು ಅಲ್ಲಿ ಅದು ಅಷ್ಟು. ಮತ್ತೆ hug ಮಾಡಿ ಎಲ್ಲ ನಮ್ಮ್ sir ಗೆ. ತುಂಬಾ ಖುಷಿಯಾಗಿತ್ತು ನಂತರ ನಮ್ಮನ್ನು ಅವರು ಆಶಾ~ ಅಷ್ಟು successful ಆದದಕ್ಕೆ ಆಕಾಶವಾಣಿ program ಗೆ ಎಲ್ಲ ಕರ್ಕೊಂಡ್ ಹೋದ್ರು ಅಲ್ಲಿಸಾ ಅಲ್ಲಿ ಒಂದ್ ಎಂಟು ಜನ ಏನೋ ನೋಡಿದ್ದು. ಅಲ್ಲಿಸ ಬೆಳಿಗ್ಗೆ ಹೋದ್ವಿ ಬೆಳಿಗ್ಗೆ ಹೋಗಿ ಸಂಜೆ ತನ್ಕ ಅಲ್ಲೆ ಸಂಜೆ ಅಲ್ಲಿ ಎಲ್ಲ pro~ ನಮಿಗೆ ಮಧ್ಯಾಹ್ನ ನಂತ್ರ. program ಇದ್ದದ್ದು ಅದೇ ಕೊಡ್ಲಿಕ್ಕೆ ಮಧ್ಯಾಹ್ನ ನಂತ್ರ program . ಕೊಟ್ಟು ನಂತ್ರ ಸಂಜೆ ಅವ್ರ sir ನಮ್ಮ ಅವ್ರು ಮನೆಗೆ ಕರ್ಕೊಂಡ್ ಹೋದ್ರು. ಅಲ್ಲಿ ಊಟ ಮಾಡಿ ತಿಂಡಿ, ಊಟ ಎಲ್ಲ ಮಾಡಿ ನಂತ್ರ. ಹತ್ತ್ ಗಂಟೆ ಆಗುವಾಗ ಮತ್ತೆ ನಾವು college ಗೆ ಬಂದದ್ದುಅಂದ್ರೆ ನಮ್ಮಲ್ಲಿ ಶಾಲೆಯಲ್ಲಿ ಇದಿರ್ಲಿಲ್ಲ ಅಹ್ ಅಂದ್ರೆ. Co-education ಇರ್ಲಿಲ್ಲ ಹುಡುಗ್ರು ಮಾತ್ರ ಇದ್ದಿದ್ದು ಆದ ಕಾರಣ . full ಖುಷಿಯಾಗಿದ್ವಿ jolly ಮಾಡ್ತಿದ್ವಿ ಅಲ್ಲಿ. ಅಲ್ಲಿಸಾ ಮತ್ತೆ ಹಾಗೆ next ಅಲ್ಲಿಂದ ನಾವು ಮತ್ತೆ ಊರಿಗೆ ಹತ್ನೆ class . ಆಯ್ತು ಎಲ್ಲ result ಎಲ್ಲ ಬಂತು ನಂತ್ರ ಊರಿಗೆ. ಊರಿಗೆ ಬಂದು ಅಲ್ಲಿಂದ ಊರಿಗೆ ಬರುವಾಗ ನನ್ನ ಊರಿನ ಬಗ್ಗೆ ನಂಗೆ ಒಂದ್ ಚೂರುಸಾ ಏನು ಗೊತ್ತಿಲ್ಲ. ಅಂದ್ರೆ ಊರಿಗೆ ಬಂದಾಗ ಒಂಥರಾ ಒಂಥರಾ ನಂಗೆ ಏನು ಗೊತ್ತಿಲ್ಲ ಇಲ್ಲಿ. ಮತ್ತೆ friends ಎಲ್ಲ ನಾನು ಆರ್ನೆ class ಐದ್ನೆ class ಅಲ್ಲಿದ್ದ friends ಎಲ್ಲ ಸಿಕ್ಕಿದ್ರು ಎಲ್ಲಾ ಅವ್ರ ಜೊತೆ ಸೇರಿ ಅವ್ರು ಎಂತ ಮಾಡಿದ್ರು ನಾನುಸಾ ಅದೇ ಮಾಡುದು. ನಂಗಿಲ್ಲಿದ್ದ್ ಎಂಥ ಪರಿಚಯನೆ ಇರ್ಲಿಲ್ಲ ಹಾ ಅವ್ರು ಯಾವುದು ಅವ್ರು science ತೆಕೊಳ್ತಾರಾ.

ಹಾ ಮತ್ತೆ ಎಂತ ವಿಶೇಷ ತುಂಬಾ ದಿನ ಆಯ್ತು ಮಾತಾಡದೆ? ಹೌದು ನಿಜ ತುಂಬಾ ದಿವಸ ಆಯ್ತು ನಿಮ್ ಹತ್ರಸ ನಿಮ್ಮ ಮಾತನ್ನೆಲ್ಲ ಕೇಳದೆ. ಇವಾಗ್ ಏನ್ ಮಾಡ್ತಾಇದ್ದೀರಿ? ನಾನ್ ಈಗ MBA ಮಾಡ್ತಾ ಇದ್ದೇನೆ, ನೀವು? ನಾನು MSc first year . ಏನು ಹೋ MSc ಯಾ ಹೌದು ತುಂಬಾ ಸಮಯ ಆಯ್ತಲ್ಲ ಮಾತನಾಡದೆಯೆಲ್ಲಾ? ಹ್ಮ್ ಹೌದು. ಎಲ್ಲಾ ಹಳೆ friends ನ್ನೆಲ್ಲ ತುಂಬಾ miss ಮಾಡ್ತಾಯಿದ್ದೇನೆ. ಹೌದು ನಿಜ ನಿಜ ನಾವು ನಾವು ಚಿಕ್ಕಂದಿನ ನೆನಪೆಲ್ಲ ಇಗ್ಲೂ ಮರೆತಿಲ್ಲ ಅಲ್ಲ ಅದೇ main . ಹೌದು. ನಾವ್ ಒಂದು plan ಮಾಡಿದ್ರೆ ಹೇಗೆ get together ಎಲ್ಲಾ. ಹೌದು. ಒಳ್ಳೆ plan ನಾಳ್ದು ನಾವ್ ಒಂದು ಒಂದು ರಜೆಯಲ್ಲೆಲ್ಲ ಎಲ್ಲಿ ಆದ್ರೂ ಎಲ್ಲರನ್ನು meet ಆಗ್ಬೋದಿತ್ತು ನಮಿಗೆ ಅಲ್ವ? ಅಲ್ಲ college ಇದ್ದು ಕರಿವ ಎಲ್ಲರನ್ನು ಒಂದು ದಿನ ಕರಿವ. ಹಾ ಒಂದು page ನಾವೇ list ಮಾಡಿ ನಿಮ್ಗೆ ಆದಷ್ಟು ನೀವ್ ಕರೀರಿ ಅಂದ್ರೆ ನಿಮ್ಗೆ friends ಯಾರೆಲ್ಲ. Connect ಇದ್ದಾರೆ ಯಾರೆಲ್ಲ ಈಗ touch ಅಲ್ಲಿ ಇದ್ದಾರೆ ನಮ್ಮ್~ ನಾವು ಒಂದ್ರಿಂದ ಏಳರವರೆಗೆ ನಮ್ಗೆ ಎಲ್ರು ಸಿಗ್ಬೋದು ನಾವು ಒಂದ್ ಒಂದ್ ಈಗ ಸ್ವಲ್ಪ ಗಂಟೆ ಸಮಯ ಇದು ಮಾಡಿದ್ದು.

But ಒಂದು group ಉಂಟಲ್ಲ ನಮ್ಮದು ಅವತ್ತಿನದು ಆ group ಅಲ್ಲಿ ಎಲ್ಲಾ ಒಂದೇ ಒಂದು message ಹಾಕುದಿಲ್ಲ ಸುಮ್ಮನೆ. ಹೌದು ಅದು ಅದು ಸುಮ್ಮನೆ ಆಗಿದೆ ಈಗ ಯಾರು ಅವರ್ ಅವರ ಅಷ್ಟಕ್ಕೇ ಇದ್ದಾರೆ ಆದ್ರೂ ಎಲ್ಲಿ ಸಿಕ್ಕುದು ನಾವು meet ಆಗ್ಬೇಕು ಆತರ. ನಾವು ನಮ್ದು ಒಂದು ಪ್ರಯತ್ನ ಮಾಡ್ವ ನಮ್ಮ ವಾಪಾಸ್ ಮರು ಆ ಇದ್ದಂತೆ ನೆನಪುಗಳು ಆ ರೀತಿಯಲ್ಲಿ ಸಿಗುದು ನಾವು sixty ಜನ ಅಲ್ವ? ಹಾ ಹೌದು ನಿಮ್ಮ್ ಒಟ್ಟಿಗೆ ಯಾರಾದ್ರೂ ಆಗದ್ದು tenth ಅಲ್ಲಿ ಎಲ್ಲ ಕಲ್ತವರು ಯಾರಾದ್ರು ಇದ್ದಾರಾ ನಿಮ್ಮ ಒಟ್ಟಿಗೆ ಅಂದ್ರೆ class ನಲ್ಲಿ ಎಲ್ಲಾ? ಹಾ ಇದ್ದಾರೆ ಇದ್ದಾರೆ ಇದ್ದಾರೆ ಆ ಅರುಣ್ ಅವ್ರು ಇದ್ದಾರೆ ಮತ್ತೆ ವರುಣ್ ತುಂಬಾ ಜನ ಇದ್ದಾರೆ ನಮ್ಮತ್ರ ನಮ್ಗೆ ಆದಷ್ಟು ಜನ ನಾವ್ ಕರೀತೀವಿ ನಮಗೆ ಯಾವ್ದಾದ್ರು ಒಂದು ಸ್ಥಳ ಒಂದು fix ಮಾಡಿ. ಮತ್ತೆ ಅವ್ರನ್ನೆಲ್ಲ ಕರೀಬೋದು ಒಂದು join ಹಾಗೆ get together memories ಆಗ್ತದೆ ಅಲ್ವ. Memory ಜಾಗ. ಹ್ಮ್. ನಿಮ್ಮ ಒಂದು ಇದ್ರೂ ಹೇಳಿ ನಾವ್ ಅದಕ್ಕೆ ಏನಾದ್ರು ಮಾಡ್ಬೋದು. ಹ್ಮ್ lectures ನ್ನೆಲ್ಲ ಕರಿಯುದು ಬೇಡ್ವಾ?

Lectures ಎಲ್ಲಾ ಬೇಡ ಅಲ್ವಾ ನಮ್ಮ್ದು ನಮ್ಮದು tenth ಅವರು ಮಾತ್ರ ಸಾಕು ಯಾಕಂದ್ರೆ . ಅವರು ಎಲ್ಲರಿಗೂ tag ಮಾಡ್ಲಿಕ್ಕೆ ಇರ್ತದೆ ತುಂಬಾ ವಿಷಯಗಳನ್ನು ತುಂಬಾ ಸಮಯ ಆಯ್ತು ನಾವು ಒಟ್ಟಿಗೆ ಸಿಗದೇ ಅಂದ್ರೆ . ನಾವ್ ನಾವ್ ತುಂಬಾ ವರ್ಷ ಒಟ್ಟಿಗೆ ಕಲ್ತವರು ಹಾಗಾದ್ರೆ ಎಲ್ಲರಿಗೂ ಒಂದು ತುಂಬಾ ಜನರಿಗೆ ಏನೆಲ್ಲ ವಿಷ್ಯ ಸಿಕ್ಕಿರ್ತದೆ. ಅವ್ರು free ಆಗಿ ನಮ್ಮೊಟ್ಟಿಗೆ ಹೇಳುವರು . ಹ್ಮ್ ಆಗಬೋದು ಎಲ್ಲಿ meet ಆಗ್ವ ಎಲ್ಲರೂ ಯಾವ್ದು place ಒಳ್ಳೇದು? Photo ಆದ್ರು ಒಂದು paste ಮಾಡಬೋದಿತ್ತು ಅಂದ್ರೆ ಎಲ್ರಿಗು ಒಂದ್ ಎಲ್ರಿಗು ನಮ್ದು channel ಮಾಡಿದ್ರೇ ಈಗ ಹದಿನೈದು ಅಷ್ಟೇ ಆಗತ್ತೆ. ಹ್ಮ್ ಒಂದು ಒಳ್ಳೆ place ನ ನೋಡ್ಬೇಕು ಒಳ್ಳೆ tourist place ನ type ಅಲ್ಲಿ. ಹೌದು ನಿಜ ನಿಜ ಎಂತಾದ್ರೂ ನಾವ್ ಹಾಕದಿದ್ದಲ್ಲಿ ನಮ್ದು ನಾವು Bekal Fort .

ಹಾ ಅಲ್ಲಿ ಒಂದು ಎಲ್ಲಾ ಇದೆ ನೋಡಿದ್ಯಾ ಅಲ್ಲಿಗೆ ಎಲ್ಲರಿಗೆ ಬರುವ ಒಂದು ಇಷ್ಟ ಇರ್ಬೋದು ಅದೊಂದು tourism place ಅಲ್ಲ.

ಎಲ್ರು ಬರುವವರಾಗಿದ್ರೆ ನನ್ಗೆ ನಂಬಿಕೆ ಇದೆ ಹೇಗ್ ಹೇಳ್ತಿರಿ ಅದ್ ಆಗ್ಬೋದಾ?

ಹೋ ಹೋ ನಾವು get together ಗೆ ಅಲ್ಲಿ ಇದು ಮಾಡಿದ್ರೆ memories ಆಗ್ಬೇಕು ತುಂಬಾ ಚೆನ್ನಾಗ್ ಆಗ್ಬೇಕು ನಮ್ಮ get together . ಹಾ but ನಿನ್ಗೆ ನೆನ್ಪುಂಟಾ ಯಾರೆಲ್ಲ ಇದ್ದಾರೆಂತ ನಮ್ಮ class ಅಲ್ಲಿ? ಹಾ ನಿಜ ಅದ್ರಲ್ಲಿ ನಾವು ಸದಾರ್ಣ ಈಗ ನಿಮ್ಗೊಂದು ನಾಲ್ಕು ಜನರದ್ದು contact ಇದ್ರೆ ಅವರತ್ರ ಹೇಳಿ ಅವರಿಗೆ contact ಇರ್ತದಲ್ಲ ನಮ್ಮ ಒಂದು ಎಷ್ಟು ಒಂದು ಮೂವತ್ತು ಎಂಟು ಮಂದಿ ಜನ ಏನೋ ಇದ್ರು ಅಲ್ವ ನಮ್ಮ class ಅಲ್ಲಿ? ಹಾ ಹೌದು ಹೌದು. ಹಾ ಮೂ~ ಮೂವತ್ತೆಂಟು ಜನ ಇದ್ರ ಅಂತ ಕಾಣ್ತದೆ ಅಲ್ವಾ? ಹಾ ಹೌದು but ನನ್ಗೆ ಎಲ್ಲರೂ ಬರ್ಲಿಕ್ಕಿಲ ಅಂತ ನನ್ಗೆ feel ಅಂದ್ರೆ ಕೆಲವರು ದೂರ Bangalore ಎಲ್ಲಾ ಹೋಗಿದಾರೆ ಮತ್ತೆ ಅವರಿಗೆ classes . ಹಾ ತುಂಬಾ ಜನ class ಅಲ್ಲಿ ಇದ್ದಾರೆ ತುಂಬಾ ಜನ ಕೆಲಸದಲ್ಲಿ ಇದ್ರು. ಎಲ್ಲ್ರು free ಆಗ್ಬೇಕಲ್ಲ? ಹೌದೌದು ನಿಜ ಯಾವದಾದ್ರು government holiday ಅವತ್ ಇಡುದು . ಹಾ okay .

ನಾನು ಸಂತೋಷಂತ ಹೇಳಿ ಹೇಗಿದ್ದೀರಿ ಸರ್?

ಹಾ ನಾನ್ ಚೆನ್ನಾಗಿದ್ದೇನೆ ಸರ್, ನೀವ್ ಹೇಗಿದ್ದೀರಾ ಸರ್? ನಾವ್ ಚೆನ್ನಾಗಿದ್ದೀವಿ, ಟೀ, ಕಾಫಿ ಆಯ್ತಾ? ಟೀ ಕಾಫೀ ಆಯ್ತು, ಬೆಳಗ್ಗೆ ತಿಂಡಿ ಆಯ್ತು ಇಡ್ಲಿ ಆಯ್ತು, ಕಾಫಿ ಆಯ್ತು.

ಹಾ ನಮ್ದಾಯ್ತು ನಮ್ದಾಯ್ತು. ನಾವು ಅನ್ನ ಸಾಂಬರ್ ಊಟ ಮಾಡುದು ಬೆಳಿಗ್ಗೆ. ಬೆಳಿಗ್ಗೆನಾ ಅದು ಒಳ್ಳೆದು, ಅದು ಒಳ್ಳೆದು ಸರ್. ಹೌದೌದು ಅಂದ್ರೆ ಈ ವಾರದಲ್ಲಿ ತುಂಬ ಈವಾಗ ಇದೆ ಅಲ್ಲ variety variety ಎಲ್ಲ. ಆಹಾರದಲ್ಲ ತುಂಬಾ variety variety ಇದೆ ಆ variety variety ತಿನ್ಲಿಕ್ಕೆ ರುಚಿ ಇರ್ಬೋದು ರುಚಿ ಇದ್ರೂ ಕೂಡ ಆರೋಗ್ಯದಲ್ಲಿ ಅದೇನು ಅಷ್ಟು ಒಳ್ಳೇದಾಗಿ ಕಾಣುದಿಲ್ಲ

ಅಂದ್ರೆ ಇವಾಗ ಅಂದ್ರೆ chinese food ಬಂದು ಈ fried rice noodles . ಹೌದು chinese food ಬಂದು ನಮ್ಮ ಈ market ನಲ್ಲಿ chinese food fast food ಳೆಲ್ಲಾ ಬಂದು ಕೆಲವು ನಮ್ಮ ಆರೋಗ್ಯನಾ ನಾವೇ ಹಾಳು ಮಾಡ್ಕೊಳ್ತಿದ್ದೀವಿ.

ಯಾಕಂದ್ರೆ ನಮ್ಗೆ ಅದೇ ನಮ್ಮ ನಮ್ಗಿಂತ ಹೆಚ್ಚು, ನಾವು ವಯಸ್ಸಾದವರು ನಮ್ಗಿಂತ ಹೆಚ್ಚು ಎಳೆ ಮಕ್ಳಿಗೆ chinese food ಕೊಟ್ಟ ತಕ್ಷಣ ಅವರಿಗೆ ರುಚಿ ಆಗಿ ಮನೆಯಲ್ಲಿ ಊಟ ಮಾಡುದು ಇಲ್ಲ ಅದೇ ರುಚಿಯನ್ನೇ ಅವರು ಕೇಳ್ತಾರೆ. ಹೌದೌದು ಅಂದ್ರೆ ಇವಾಗ ನಾಲಿಗೆ ರುಚಿಗೆ ಹೋಗಿ. ಹಾ ನಾಲಿಗೆ ರುಚಿ ಹಾ ಹೌದು ನಾಲಿಗೆ ರುಚಿ ನಮ್ಮ ಆರೋಗ್ಯಕ್ಕೆ ಅದು ಹಾನಿಕಾರಕ.

ಇದ್ರ ಬಗ್ಗೆ ನಾವು ನಾವು ವಯಸ್ಸಾದವರು ಇರ್ಬೋದು, ಯಾರೇ ಮನೆಯವರಿರ್ಬೋದು, ಸ್ವಲ್ಪ ಇದ್ರ ಬಗ್ಗೆ ಎಚ್ಚರವಹಿಸ್ಬೇಕು, ಯಾಕಂದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಅಂತ ಹೇಳಿ ನಾವು ಸ್ವಲ್ಪ ಈ fast food ತಿಂದು chinese food ಬಂದು ಕಮ್ಮಿ ಮಾಡಿದ್ರೆ ಬಹಳ ಒಳ್ಳೆದು. ಬಹಳ ಒಳ್ಳೆದು ಹೌದು, ಅಂದ್ರೆ ಇವಾಗ ಎಲ್ಲದ್ರಲ್ಲೂ ಮೈದಾ ಇವಾಗ ಇದ್ದೆ ಇದೆ ಮೈದಾ.

ಮೈದಾ ತುಂಬಾ ಆರೋಗ್ಯಕ್ಕೆ ಕೆಟ್ಟದು ತುಂಬಾ ಕೆಟ್ಟದು ಮೈದಾ.

ಅದು ಸ್ವಲ್ಪ ರುಚಿ ಆಗಿ ಇರ್ತದೆ ನಿಮ್ಗೆ ತಿನ್ಲಿಕ್ಕೆ ರುಚಿ ಆಗಿ ಇರ್ತದೆ.

ಹ ಅಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಅನ್ನ ಅನ್ನ ಚಟ್ನಿ, ಅನ್ನ ಸಾಂಬಾರ್ ಇದನ್ನೇ ಊಟ ಮಾಡಿದವರು ಇವಾಗ ಹೇಗೆ ಇದ್ದಾರೆ, ಗಟ್ಟಿ ಮುಟ್ಟಾಗಿದ್ದಾರೆ. ಹೌದು ಈಗ ನಾವು ಇನ್ನೊಂದು ವರ್ಷ ನನ್ಗೆ ಅರ್ವತ್ತಾರು ವರ್ಷ ಆಯ್ತು, ನಾವು ಮೊದ್ಲಿಂದ ಬೆಳಿಗ್ಗೆ ತಂಗ್ಳೂಟ ಮಾಡ್ತಿದ್ವಿ ಸರ್ ತಂಗ್ಳೂಟ.

ಅದು ಬೆಳಿಗ್ಗೆ ಎದ್ದು ಗಂಜಿ ಮಾಡುದಿಲ್ಲ ತಂಗ್ಳೂಟ ಮಾಡಿ ನಾವು ಕೆಲ್ಸಕ್ಕೆ ಹೋಗುವಾಗ ತಂಗ್ಳೂಟ ತಗೊಂಡೋಗುದು, ಮಧ್ಯಾಹ್ನಕ್ಕೂ ಕುಡಾ ನಾವು ಕೆಲ್ಸಕ್ಕೆ ಹೋಗುವಾಗ ಕಟ್ಟಿಕೊಂಡೊಂಗ್ತಿವಿ ಅದೇ ತಂಗ್ಳನ್ನ ಊಟನ.

ಅದು ಆ ಊಟದಿಂದ ಮೈನ್ ಆರೋಗ್ಯನೂ ಕೆಡುವುದಿಲ್ಲ.

ಈ ಈಗ ನಾವು ಏನ್ ಮಾಡ್ತೇವೆ, ನಾವು ಕೆಲ್ಸಕ್ಕೆ ಹೋಗುವವರು ಯಾರು ತಿಂಡಿ ಊಟ ಕಟ್ಕೊಂಡು ಹೋಗೋ ಪದ್ಧತಿ ಇಲ್ಲ ಬೆಳಿಗ್ಗೆ ಹಾ ತಂಗ್ಳೂಟನೂ ಮಾಡುದಿಲ್ಲ ಸರ್ ನಮ್ ಆರೋಗ್ಯನ ನಾವೇ ಈಗ ಹಾಳ್ ಮಾಡ್ಕೊಳ್ತಿದ್ದೀವಿ. ಹೌದೌದು, ಇವಾಗ ಅಂದ್ರೆ ಹೊರಗಡೆ ಈ ಹೋಟೆಲಲ್ಲೆಲ್ಲ ತಿಂದು ತಿಂದು ನಾಲಿಗೆ ರುಚಿ ಹಿಡ್ದು ಹೋಗಿದೆ, ಮನೆ ಊಟ ಸೇರುದಿಲ್ಲ ನಮ್ಗೆ. ಮನೆ ಊಟ ಸೇರುದಿಲ್ಲ. ಹೌದೌದು, ಇವಾಗ ಆಹಾರದಲ್ಲಿ ಇವಾಗ ಏನಿಲ್ಲ ಇವಾಗ vitamins vitamin ಆಗ್ಲಿ, protein ಆಗ್ಲಿ ಏನು ತಿಂತಾ ಇಲ್ಲ ಇವಾಗ. ಇಲ್ಲ ಇಲ್ಲ ಇಲ್ಲ ಇಲ್ಲ ನಾವು ನಮ್ಮ ಹಿಂದಿನ ಆಹಾರದಲ್ಲಿ ನಾವು ಮನೆಯಲ್ಲೇ ಸೊಪ್ಪು ತರ್ಕಾರಿ ಬೆಳೆಸ್ತೀವಿ ತರ್ಕಾರಿ ನಾವೇ ಬೆಳೆಸ್ತೀವಿ ಅದಕ್ಕೆ ಈ chemical ಏನು ಹಾಕುದಿಲ್ಲ, ಮನೆಯಲ್ಲೇ ಇದು ಗೊಬ್ಬರ ಹಸು ಗೊಬ್ಬರ ಹಾಕಿ ನಾವು ಬೆಳೆಸಿದ್ದೀವಿ, ಅದು ಉತ್ತಮವಾದ ಆಹಾರ ಆಗಿ ಬೆಳೆಸ್ತೇವೆ.

ಹೌದು ಹ್ಮ್ ಸರಿ ಸರ್ ನಾನ್ ಸ್ವಲ್ಪ busy ಇದ್ದೇನೆ, ಸ್ವಲ್ಪ ಆಮೇಲ್ ಮಾಡ್ಲಾ?

ಹಾ ನಾನು ಹುಷಾರಿದ್ದೇನೆ ನೀವ್ ಹೇಗಿದ್ದೀರಿ?

ಹಾ ಮತ್ತೇ ಹೇಗೆ ಆಗ್ತಾ ಉಂಟು ಕೆಲಸಯೆಲ್ಲಾ? ಹಾ ಕೆಲಸ ಎಲ್ಲಾ ಒಳ್ಳೆದಾಗ್ತಾ ಉಂಟು, ನೀವು? ಹಾ ನನ್ನದುಸಾ ಒಳ್ಳೇ ಆಗ್ತಾ ಉಂಟು. ಆಯ್ತಾ ಊಟಾಯ್ತಾ ನಿಮ್ದು? ಹಾ ನನ್ನದೂಟಾ ಆಯ್ತು, ನಿಮ್ಮದಾಯ್ತಾ? ಹಾ ನಂದು ಕೂಡಾ ಆಯ್ತು.

ಮತ್ತೇ ಮನೆಯೆಲೆಲ್ಲಾ ಹೇಗಿದ್ದಾರೆ? ಹಾ ಮನೆಯೆಲೆಲ್ಲಾ ಹುಷಾರಿದ್ದಾರೆ ನಿಮ್ದೆಲ್ಲಾ? ಹಾ ನಮ್ಮ ಮನೆಯಲ್ಲಿಸ ಹುಷಾರಿದ್ದಾರೆ. ಮತ್ತೇ ಈಗಿನ ಹವಾಮಾನ ಎಲ್ಲಾ ಹೇಗಿದೆ? ಹಾ ಈಗ ಎಂತ full ಬಿಸಿಲು ಇರ್ತದೆ ಮತ್ತೇ ಸ್ವಲ್ಪ change ಆಗ್ತಾ ಇರ್ತದ ಅಂದ್ರೆ ಸ್ವಲ್ಪ weather ಎಲ್ಲಾ change ಆಗ್ತಾ ಇರ್ತದಲ್ಲಾ. ಬೆಳ್ಳಿಗ್ಗೆ ಅ ಅ ಒಂದು ಚಳಿ ಜೋರು ಇರ್ತದಲ್ವಾ? ಹೌದು morning ಸ್ವಲ್ಪ ಅಂದ್ರೆ ಬೆಳಿಗ್ಗೆ ಬೇಗ ಒಂದ್ ಸ್ವಲ್ಪ ಚಳಿ ಚಳಿ ಚ~ ಚಳಿ ಇರ್ತದೆ. ಮತ್ತೆ ಒಂದ್ ಹತ್ತು ಗಂಟೆಯ ನಂತರ ಸ್ವಲ್ಪ ಸೆಕೆ start ಆಗ್ತದೆ ಇನ್ನ evening . ಈ ಸಲ ತುಂಬಾ ಸೆಕೆ ಜಾಸ್ತಿ ಉಂಟು ಇನ್ನ ಬೇಸಿಗೆಯಲ್ಲಿ ಹೇಳ್ಲಿಕ್ಕಾಗುದಿಲ್ಲಾ ಅನ್ಸ್ತದೆ. ಹಾ ಈಗಲೇ ಮೂವತ್ತೊಂದು degree ಎಲ್ಲಾ ಬರ್ತಾ ಉಂಟು. ಹೌದು. ಇನ್ನಾ April ಗೆ ಎಲ್ಲ ಕೇಳ್ಲಿಕ್ಕೆೇ ಇಲ್ಲವಾ ಅಂತ ತುಂಬಾ ಜಾಸ್ತಿ ಇರ್ಬೋದು. ಮಳೆ ಕೂಡ ಬರುದು doubt ಇರ್ಬೇಕು. ಹಾ ಹೌದು last ಎಲ್ಲಾ ಸ್ವಲ್ಪ ಒಳ್ಳೆ ಇತ್ತು ಮಳೆಎಲ್ಲಾ ಈ ಸಲ ನೋಡ್ಬೇಕು ಹೇಗೆ ಆಗ್ತದೆ ಅಂತ. ಈ ಸಲ ಇನ್ನು ಬೆಳೆ ಅದ್ದೆಲ್ಲಾ ಹೇಗೆ ಇರ್ತದಂತ ಗೊತ್ತಿಲ್ಲಾ. ಹೌದೌದು ಈ ಸಲ ತುಂಬ ಸಾ ಬಿಸಿಲು ಸ ತುಂಬಾ ಇದೆ. ಹೌದು ಇನ್ನು ರೈತರಿಗೆಲ್ಲಾ ಕಷ್ಟ ಆಗ್ಬೋದಿನ್ನು full . ಹೌದೌದು ಈಗ ಮಳೆ ಸ ಸರಿಕಟ್ಟ್ ಆಗ್ಲಿಲ್ಲದಿದ್ರೆ ಮಳೆ ಜಾಸ್ತಿ ಬಂದ್ರೆ ಒಂದು ಸಲ full ಕಡಿಮೆ ಇರ್ತದೆ.

ಹಾಗೆ ತುಂಬಾ ಬಂದ್ರು ಸ ಕಷ್ಟ ಆಗ್ತದೆ ಬರದೆ ಇಲ್ಲದಿದ್ರು ಕಷ್ಟ ಆಗ್ತದೆ.

ಮತ್ತೆ ಚಳಿ ಇಲ್ಲಾ ಅಷ್ಟು ಇಲ್ಲ ಅಲ್ವಾ . ಹಾ ಈ ಹಾ ಚಳಿ ಅಷ್ಟು ಇಲ್ಲ ಅಷ್ಟು ಇಲ್ಲ. ಇನ್ನ ಒಂದು ten ಗ್ ಆಗುವಾಗ ಒಂದು nine thirty ten ಆ~ ten ಆಗುವಾಗ ತುಂಬಾ ಇರ್ತದೆ. ಹೌದು ಸ್ವಲ್ಪ ಜಾಸ್ತಿ ಉಂಟು. ಹೌದೌದು ಈ years ಸ್ವಲ್ಪ ಜಾಸ್ತಿ ಆಯ್ತ.

ಮತ್ತೆ? ಮತ್ತೇ ಕೆಲ್ಸ ಎಲ್ಲಾ .

ಹಾ ನನ್ನದೊಳ್ಳೇ ಆಗ್ತ ಉಂಟು ನಿಮ್ಮದ್ಹೇಗೆ ಆಗ್ತಾ ಉಂಟು ಹೇಗೆ ಉಂಟು. ನಮ್ಗೆನ್ ತೊಂದ್ರೆ ಇಲ್ಲಾ.

ಹೌದು ಕಸ್ಟಾ ಈಗಾ.

ರೈತರೇದ್ದೆೇ ಕಷ್ಟ ಕಷ್ಟಾಗ್ತ ಉಂಟು ಈಗ ಹೌದೌದು ಹೊರಗಡೆ job ಮಾಡೋ ಕೆಲಸ ಮಾಡೋರಗಸ್ಟು ಗೊತ್ತಾಗುದಿಲ್ಲ.

ಎಲ್ಲಾ ಮನೆ ಮನೆಯಲ್ಲಿ ತೋಟ ಅದೆಲ್ಲಾ ಮಾಡುವವರಿಗೆ ಸ್ವಲ್ಪ ಕಷ್ಟ ನೀರಿದ್ದು ಎಲ್ಲಾ ತುಂಬಾ ಕಷ್ಟ. ಹೌದೌದು ಈಗಲೇ ಹೀಗೆ ಆದ್ರೆ ನೀರೆಲ್ಲಾ ಸ್ವಲ್ಪ ಬೇಗವೇ ಇದಾಗ್ತದೆ ಈ ಸಲ April May ತನಕ ಇರುದು doubt March April ಅಲ್ಲಿ ನೀರು ಸ್ವಲ್ಪ ಕಡಿಮೆ ಆಗ್ಬೋದು ಅನಿಸ್ತದೆ. ಹಾ ಅದೇ ಈಗ ಒಂದು ಬೆಳೆ ಮಾಡಿದ್ರೆ ಇನ್ನೊಂದು ಬೆಳೆಗೆ ಕಷ್ಟ ಆಗ್ತದೆ.

ಮತ್ತೇ ಹೇಗೆ ಆಗ್ತಾಯಿದೆ ಬ~ ಕೆಲಸದ ಹತ್ರ ಒಳ್ಳೆ ಉಂಟಾ.